ಈ ಚಿತ್ರದಲ್ಲಿ ನಾವು ಸುಮಾರು ಸಣ್ಣ ಸಣ್ಣ ಮಕ್ಕಳನ್ನು ನೋಡಬಹು ಅವ್ರಿಗೆ ಯಾವೊದೋ ತರಹದಂತಹ ವಿದ್ಯೆಯನ್ನು ಹೇಳಿಕೊಡುವಂತ --

ಬಿಡಿಸುತ್ತಾ ಅದಕ್ಕೆ ತನ್ನದೇ ಆದಂತಹ ಬಣ್ಣವನ್ನು ತುಂಬುತ್ತಾ ಒಂದು ಕಡೆ ಒಂದು ಹುಡುಗಿಯು ಬಿಳಿ ಬಣ್ಣದಿಂದ ಕೂಡಿದ್ದು ಹಾಗೆ ಇನ್ನೊಂದು ಹುಡುಗಿಯು ಹಸಿರು ಬಣ್ಣದಿಂದ ಕೂಡಿದ ರಂಗೋಲಿಯನ್ನು ತೆಗೆದುಕೊಂಡು ಆ ಅಲಂಕಾರ ಮಾಡುತ್ತಿದ್ದಾರೆ.

ಇಲ್ಲಿ ಅದರ ಮುಂಭಾಗದಲ್ಲಿ ಕೆಲವರು ಗಾಡಿಯನ್ನು ಓಡಿಸುತ್ತಿದ್ದಾರೆ ಹಾಗೆ ಇಬ್ಬರು ವ್ಯಕ್ತಿಗಳು ನಡೆದು ಪ್ರವೇಶಿಸುತ್ತಿದ್ದಾರೆ.

ಹಾಗೆ ಅವರು ಕೆಲವೊಂದು ಪೇಪರ್ಗಳನ್ನು ಉಪಯೋಗಿಸಿ ಆಕಾಶಬುಟ್ಟಿ ಮುಂತಾದ ಸಲಕರಣಗಳನ್ನು ಮಾಡಿ ತಮ್ಮ ತಮ್ಮ ಕೌಶಲ್ಯಗಳನ್ನು ಪ್ರತಿಬಿಂಬಿಸುತ್ತಿದ್ದಾರೆ ಎಂದು ತಿಳಿಸುತ್ತೇವೆ.

ಹಾಗೆ ಅವರುಗಳು ತಮ್ಮ ಮೈ ಕೈಗಳನ್ನು ಒಳ್ಳೆ ಉಣ್ಣೆ ಬಟ್ಟೆಯಿಂದ ಆವರಿತವಾಗಿಸಿಕೊಂಡು ಬಂದಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಬೃತಟಾಕಾರ ವದಂತಹ ಕಟ್ಟಡವನ್ನು ನೋಡುತಿದ್ದು.

ಈ ಚಿತ್ರದಲ್ಲಿ ನಾವು ಅಕ್ಷಯ ಪಿ.ಜಿ ಫಾರ್ ಗರ್ಲ್ಸ್ ಎಂಬಂತ ನಾಮ ಫಲಕವನ್ನು ನೋಡಿದ್ದು --

ಇದನ್ನು ನೋಡಲು ತುಂಬ ಸುಂದರವಾಗಿಯೂ ಕಾಣುತಿದ್ದು ಹಾಗೆ ಅದರ ಮುಂಭಾಗದಲ್ಲಿ ಕೆಲವು ಗಿಡಗಲ್ಲನು ಇಡಿಸಲಾಗಿದೆ ಹಾಗೆ ಅಲ್ಲಿ ವಿವಿಧಮಯವಾದಂತಹ ಬಣ್ಣದ ವೈರ್ ಗಳನ್ನೂ ಯೂಸ್ ಮಾಡಿಕೊಂಡು ಕಟ್ಟಡವನ್ನು ಕಟ್ಟಲಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಕಟ್ಟಡವನ್ನು ಕಾಣುತ್ತೇವೆ. ಈ ಕಟ್ಟಡವು ಹಸಿರು ಬಣ್ಣದಿಂದ ಕೂಡಿದ್ದು ಮುಂಭಾಗದಲ್ಲಿ ಒಂದು ಕಾಂಪೋಂಡ್ ಅನ್ನು ನಿರ್ಮಿಸಲಾಗಿದೆ ಹಾಗು ಅದರ ಬದಿಯಲ್ಲಿ ಒಂದು ಮರ ಗಿಡಗಳು ಕೂಡ ಇವೆ.

ಚಿತ್ರದಲ್ಲಿ ನಾವು ಸುಮಾರು ನಾಲಕ್ಕರಿಂದ ಐದು ತರಹದಂತ ಗಾಡಿಗಳನ್ನು ನೋಡುತ್ತೇವೆ ಹಾಗೆ ಇಲ್ಲಿ ಯಾವದೇತರಹದಂತಹ ವ್ಯಕ್ತಿಗಳ ಪ್ರದೇಶವಿಲ್ಲ ಹಾಗೆ ಇಲ್ಲಿ ಒಂದು ದೊಡ್ಡದಾದ ಮರವು ಸಹವಿದೆ.

ಈ ಚಿತ್ರದಲ್ಲಿ ನಾವು ಸಂವಿದಾನ ಶಿಲ್ಪಿ ಆದಂತಹ ಅಂಬೇಡ್ಕರ್ ಅವರ ಮೂರ್ತಿಯನ್ನು ನೋಡ ನೋಡುತ್ತೇವೆ ಹಾಗೆ ಅವರ ಮುಂಬಾಗದಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತುಕೊಂಡು --